ಅಲ್ಲೊಂದೆನೋ ಶಾಲೆ ಹ್ಯಾಂಗ ಕನಕತೀತಿ ಅದು ಎಕ ರೋಡ್ --

ಕ್ಲಿಪ್ ಪ್ಯಾಕೆಟ ಅದಾವು ಬುಕ್ ಆದವು ಏನ್ ದೊಡ್ಡ್ ಬುಕ್ಕಿನ್ ಅಂಗ್ಡಿ ಇರ್ಬೆಕ್ ಇದ್--

ಥಾಲಗ್ ಮತ್ ಏನ್ ಏನೋ ಕಾಣ ಹತ್ತವು ಗೋ ದೊಡ್ಡ್ ಬುಕ್ಕಿನ್ ಅಂಗ್ಡಿ --

ಆ ಇಲ್ಲಿ ಹೆಣ್ಮಕ್ಳು ಫೋನ್ ಹಿಡ್ಕೊಂಡ್ ನಿಂತಾಳ ಅಲ್ಲಾ ಅಅ ಅ ಓಂದು ಬಿಳಿದು ಇದನ್ನ ಎದೆ ಎಎ ಪಟ್ಟಿ ಇದ್ದಂಗ ಅಯ್ತಿ --

ಎಂಥ ಹಳ್ದಿ ಎಲ್ಲ ಕಲರ್ ಕಲರ್ ಎಲ್ಲ ಬಾಳ್ ಚಂದ್ ಅದಾವು ಇಂಥ ಹಳ್ದಿ ಅಯ್ತಿ ನೀಲಿ ಅಯ್ತಿ ಕೆಂಪ್ ಅಯ್ತಿ--

ಚೆಸ್ ಆರೊಮ್ ಆಡೋ ಬೋರ್ಡು ಒ ಬಿಳೇಬಿಳೇ ಐತ್ ಬಾಳ್ ಚಂದ್ದವ್ ಇವು.

ಇಲ್ಲೆನ್ಪ ಹಸರ್ ಗಿಡಗೊಳ್ ಇದ್ದಂಗ್ ಕಣಕಥಾವ್ ಅಲ ಹಿಂದ ದೊಡ್ಡ್ ಗುಡ್ಡ ಕಣ್ತಿತಿತಿ ಇಲ್ ನೋಡಿಲ್ಲಿ ನೀರ್ಕ ಅದವಿಲ್ಲಿ --

ಯೆಸ್ಟ್ ಚಂದ ದೃಶ್ಯ ಆದವು ನೋಡಿಲ್ಲಿ ಹಾಡಾಗ ಆಚಿ ಕಿಚ್ಚಿ ಎಸ್ಟ್ ಚಂದ್ ಚಂದ ಗಿಡ ಆದವು.

ಎದನೈತಿ ಮೇಲಾ ಅಸ್ಟು ಮೋಡ ನೀಲಿ ನೀಲಿ ನೀಲಿ ಆಗೈತಿ.

ಎಲ್ಲೇ ಒಂದ್ ಅಂಗ್ಡಿಐತಿ ಈ ಯಾ ಏನ್ ಮಳೆ ಬಂದಾಗ ಕಾಣತೈತಿ.

ಅಲ್ಲಿ ಅರ್ಬಿ ಆ ಹಚ್ಚರ ಮರಕ್ಕ ಅತ್ತಾಗ ಒಂದು ಹೆಸ್ರ್ ಬ್ಯಾರೆಲ್ ಒಂದನ್ --

ಇವ್ರ್ ನೋಡಾಕತ್ತಾರೋ ವೇಡಿಯೊ ಮಾಡಕ್ ಹತಾರೊ ಹಸುರ್ದಅಅ --

ಆಚೀಕಿಚೀಕ್ಕ್ ಕಂಬ್ ಅದಾವು ಅತ್ತಾಗ ಅ ಲೈಟಿನವು ಬಾಳ ಸ್ವಿಚ್ ಆದವು.

ಎದೇನ್ ಅಪುವ ಇದು ನೀರೇ ಅನ್ಸ್ವಾಲ್ದು ಒಂಥರಾ ಮಂಜ ಮಂಜ ಕನ್ನಂಗ್ ಕಣಕತೀತಿ.

ಬರೀ ಕರ್ ಕರ್ ಕರ್ ಕರ್ವಾಗ್ ಕನಕತೀತಿ ಇದ್ ರೋಡ್ ಐತಿ ಆಅ ಸ್ಸ್ ಗೇಟ್ ಅ ಗೇಟ್ ಐತಿ ಇಲ್ಲೊಂದ್ ಕಂಬ್ ಐತಿ ಕಂಬಾದ್--

ಇವಾ ನೋಡ್ರಿ ಹೆಂಗ್ ಕೈ ಕಟ್ಕೊಂಡ್ ನಿಂತ್ಯನ ಆವಾ ನೋಡಿದ್ರ್ ತಲೆ ಮ್ಯಾಲ ಕೈ ಅಕೊಂಡ್ ನಿಂತ್ಯನ. ಇರ್ಬೆಕ್ ಇವ್ರು.

ಅರ್ಬಿ ದ್ ಅರ್ಬಿ ಅಂಗ್ಡಿ ಇದ್ದಂಗ್ ಕಣಕತತ್ ಅಲೆ ಇದು.

ಕರಿಯ ಕಲರ್ ಅಅ ಬಿಳಿಯ ಕಲರ್ ಬಾಳ ಚಂದ್ ಚಂದ್ ಅಂಗ್ಡಿಯ ಹಾಕ್ಯಾರ್ ನೋಡಿಲ್ಲಿ.

ಕೆಂಪ್ ಕಲರ್ ಅಅ ನೀಲಿ ಕಲರ್ ಅ ಗುಲಾಬಿ ಕಲರ್ ಅಅ ಬೂದಿ ಕಲರ್ ಅ --

ಅಚ್ಚಿದ್ ನೋಡಿದ್ರ್ ಬಾಳ ಇದ್ದೀಕಿ ಚನ್ನಾಗ್ ಕಣವಲ್ದು ಕೆಳಗ್ ಬಿದ್ದಿದ್ ಅಸ್ಟೆ ಒಂದ್ ಚಂದ್ ಕಣಕತಿತಿ ಹೂ ಬಣ್ಣ ಹಚ್ಚಿರಲ ಅದ್ ಚಂದ ಕಣಕತಿ--

ರೌಂಡ್ ರೌಂಡ್ ರೌಂಡ್ ಮೆಲ್ ಆದವು --

ಅದಕ್ ಹಿಂಗ್ ಕಾಣತಿತ್ ಇದ್ ದೊಡ್ ದೊಡ್ ಕಂಬದ್ದವ್ ಇಲ್ಲೀ ಹೌದು.

ಅಲ್ಲಿ ಟಿಶ್ಯೂ ಪೇಪರ್ ಐತಿ ತೆಳಗಾಅಅ ಕೆಂಪ್ ಅಂಗಿ ಹಾಕ್ಯಾರ --

ಅಅ ಅತ್ತಾಗ ಕಾಲ್ ಆದವು ಒಬವು ಮ್ ಇಬ್ರು ಮ ಇತ್ತಾಗ ಇತ್ತಾಗ ಒಬ್ಬಾಕೆ ನಿಂತ್ಯಾಳ ಅತ್ತಾಗ --